ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋ ದಲ್ಲಿ ನೀವು ಒಂದು ಸ್ವಿಮ್ಮಿಂಗ್ ಫೂಲ್ ನೋಡಬಹುದು.

ಇದು ನೇತಾಜಿ ಜೂನಿಯರ್ಸ್ ಫ್ರೆಶರ್ಸ್ ಅಂತ ಐತಿ ನೋಡ್ರಿ ಇಲ್ಲಿ ಬೋರ್ಡ್ ಇದೊಂದು ಸ್ಕೂಲ್ ಕಾಲೇಜ್ ದು ಫಂಕ್ಷನ್ ಇರಬೇಕು.

ಅಂದರೆ ಈ ಕಡೆ ಪಾ ಬೈಕ್ ಪಾರ್ಕಿಂಗ್ ಸಪರೇಟ್ ಆ ಕಡೆ ಕಾರ್ ಪಾರ್ಕಿಂಗ್ ಸಪರೇಟ್ ಮಾಡಿರೋದು ಕಾಣ್ತೈತಿ ಇಲ್ಲಿ

ಇಲ್ಲಿ ಹುಡುಗಿಯ ಮೇಲೆ ಚಿಕ್ಕ ಚಿಕ್ಕ ಗಿಡಗಳನ್ನು ನೋಡಲು ಅದಲ್ಲಿ ಸಿಗುತ್ತದೆ ಇಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ.

ಅದೇ ಮಕ್ಕಳಿಗೂ ಕೊಡ್ಸಿದ್ದು ನಾನು ತೊಗೊಂಡಿದ್ದೆ. ತುಂಬಾ ತೊಗೊಂಡ್ ಬಂದಿದ್ದು. ವಾ--

ಸೇಮ್ ಹಿಂಗೇ ಕಾಂತದ ನೋಡ್ರಿ ಯಲ್ಲ ಯಾಕಡೆ ನೋಡಿದ್ರು ಬರೇ ಬಿಲ್ಡಿಂಗ್ ಉ. ಯಲ್ಲ--

ಯಾವ್ದೋ ಒಂದ್ ಇದ್ ಮಾಡೋದಕ್ಕಿನ ಬುಕ್ ಓದೋದ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಫೋನ್ ಅದು ಇದು ಅಂತ ಈಗ ಬಾಳ ಇದು ಮಾಡಕತಿವಿ.

ಹೂ ಹೂಗಳ ಕಿತ್ಕೊಂಡ್ ಹೋಗ್ತೀವಿ ಕಿತ್ಕೊಂಡ್ ಜನಗಳು ಕಿತ್ಕೊಂಡು ಹೋಗ್ತಾರೆ ಕೇಳ್ತಾರೆ ನಿಮಗೂ ಕೊಡ್ರಿ ಅಂತ ನಾವು ಕಿತ್ತಿ ದೇವರಿಗೆ ಮೂಡುಸ್ತೀವಿ ದೇವಸ್ಥಾನಕ್ಕೂ ಕೊಡ್ತೀವಿ.

ಚೈರ್ ಗೀರ್ ಹಾಕಿ ಹಿಂದೆ ಕುಂಡ್ರಿಸಿ ಇರ್ತಾರ ಅಲ್ಲೇ ಒಳ ಸ್ಟೇಜ್ ಕೆಲ ಸ್ಟೇಜ್ ಅಲ್ಲಿ ನೋಡಾಕ ಜನಗಳನ್ನ ನೋಡಾಕ ಅಂತ ಚೇರ್ ಗಳು ಇರ್ತಾವ ಚೈರ್ ನಲ್ಲಿ ಕುಂತು ನೋಡ್ತಾ ಇರ್ತಾರ.

ಚೆನ್ನಾಗಿ ಬಿಡು ಅದನ್ನ ನೋಡಿದನ ಈ ತರದ್ ಬೇಕು ಈ ತರದ್ ಬೇಡ ಅಂತ ನಾವು ತೋರಿಸಬಹುದು ಅದಕ್ಕೆ ಇಟ್ಟಿರ್ತಾರೆ ಅಂತ ಹೇಳ್ಬಹುದು ಅದು ಚೆನ್ನಾಗಿದೆ ಅದ್ ಒಂತರ--

ಈ ಚಿತ್ರದಲ್ಲಿ ನೋಡುಬಹುದಾದ್ರೆ ಇದು ಒಂದು ಹಂಡಲೂಮ್ ಇನ ಅಂಗಡಿ. ಇಲ್ಲಿ ತುಂಬಾ ತರಹದ ಮ್ಯಾಟ್ ಗಳು ನೋಡಲು ಸಿಗುತ್ತದೆ. ಇಲ್ಲಿ--